ಈ ಬ್ರಿಜ್ ಗೆ ಯಾಕೆ ಫೇಮಸ್ ಅಂದ್ರೆ ಈ ಬ್ರಿಜ್ ಲಿ ತುಂಬಾ ಫೋಟೋ ಶೂಟ್ ನಡೀತಿತ್ತು ಮುಂಚೆ ಜನ ಎಲ್ಲ ಬಂದು ಈ ಬ್ರಿಜ್ ಹತ್ರ ಬಂದು ಒಂತರ ಸಿನಿಕ್ ರೂಟ್ ಇರೋದ್ರಿಂದ ತುಂಬಾ ಜನ ಮುಂಚೆ ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ರು.

ಮತ್ತೆ ಇಲ್ಲಿ ಪಕ್ಕದಲ್ಲೇ ಎದುರಿಗೆ ಶಾರದಾ ಸೈಕಲ್ ಮಾರ್ಟ್ ಇದೆ. ಮತ್ತೆ ಇದ್ರ ಎದುರುಗಡೆ ಮುಂಚೆ ನೌಕರ್ ಮೊಬೈಲ್ಸ್ ಅಂತ ಇತ್ತು. ಸಿಕ್ಕಾಪಟ್ಟೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಗಳೆಲ್ಲ ಸೇಲ್ ಆಗ್ತಿತ್ತು ಮುಂಚೆ. ಬಟ್ ಇದು ಯಾವುದು ಇಲ್ಲ ಈಗ. ಶಾರದಾ ಸೈಕಲ್ ಮಾರ್ಟ್ ಅಲ್ಲೇ ಇದೆ.

ದಿನಬಳಕೆ ಐಟಂ ಗಳಿಂದ ಪಾರ್ಟಿ ಐಟಂ ವರೆಗೆ ಎಲ್ಲ ಐಟಂ ಗಳು ಒಂದೇ ರೇಟ್ ಅಲ್ಲಿ ಸಿಗುತ್ತೆ. ಅಂದ್ರೆ ಅದು ಶಿವರಾಂಪೇಟೆ ರೋಡು . ಪಕ್ಕದಲ್ಲಿ ಅಷ್ಟೇ ಚೆನ್ನಾಗಿ ಬಟ್ಟೆಗಳು ಲಕ್ಸುರಿ ಐಟಂಸ್ ಕೂಡ ಸಿಗುತ್ತೆ. ಅದ್ರ ಪಕ್ಕದಲ್ಲಿರೋದೇ ಅರಸು ರೋಡ್ .

ನಂಗಿಲ್ಲಿ ಕಾಣ್ತಾ ಇರೋದು ಫೋರಮ್ ಮಾಲ್ ಈಗ ನೆಕ್ಸಸ್ ಮಾಲ್ ಆಗಿರೋ ಪಿವಿಆರ್ ದು ಲಾಂಜ್ ಮೈಸೂರಿಗೆ ಬಂದ ಫಸ್ಟ್ ಪಿವಿಆರ್ ಇದು. ಇದಾದ ಮೇಲೆ ನೆಕ್ಸ್ಟ್ ಗರುಡ ಮದಲು ಬಂತು. ಪಿವಿಆರ್ ದ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿನ ಸ್ಕ್ರೀನ್ ಗಳು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸೀಟಿಂಗ್ ಕೂಡ ಬೇರೆ ಥಿಯೇಟರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.

ನಂಗಿಲ್ಲಿ ಕಾಣ್ತಿರೋದು ಮೈಸೂರಿನ ಯಾದವಗಿರಿ ಹತ್ರತ್ರ ಇರೋ ಫೋರಮ್ ಮಾಲ್ ಫೋರಮ್ ಮಾಲ್ ಈಗ ನೆಕ್ಸಸ್ ಮಾಲ್ ಹತ್ರ ಚೇಂಜ್ ಆಗಿದೆ ಮೈಸೂರಲ್ಲಿರೋ ತುಂಬಾ ದೊಡ್ಡ ಮಾಲ್ ಈಗ ಈ ಫೋರಮ್ ಮಾಲ್ ಅಂದ್ರೆ ನೆಕ್ಸಸ್ ಮಾಲ್ ಇಲ್ಲಿ ಪಿವಿಆರ್ ಸಿನಿಮಾಸ್ ಇದೆ ಮತ್ತೆ ಇಲ್ಲಿ ಒಳಗಡೆ ಪುಷ್ಟರ್ಸ್ ಅಂತ ಒಂದು ಬೌಲಿಂಗ್ ಮತ್ತೆ ಬಿಆರ್ ಗೇಮ್ಸ್ ಮಕ್ಕಳಿಗೆ ಆಟ ಆಡೋ ಜಾಗ ಇದೆ ಟಾಪ್ ಫ್ಲೋರ್ ಅಲ್ಲಿ.

ಇದು ಮೈಸೂರು ಅರಮನೆದು ಒಳಾಂಗಣ. ಮೈಸೂರು ಅರಮನೆ ವಲ್ಡ್ ಫೇಮಸ್ ಅಂಬಾ ವಿಲಾಸ್ ಪ್ಯಾಲೇಸ್ . ಮೈಸೂರು ಅರಮನೆ ಒಳಗಡೆ ಇರೋದು ಸ್ಟ್ರಕ್ಚರ್ ಸ್ ಅರ್ಚಿಟೆಕ್ಟುರಲ್ ಸ್ಟ್ರಕ್ಚರ್ ಸ್ ಶಾಂಡಿಲಿಯರ್ಸ್ ಮತ್ತೆ ಅಲ್ಲಿರೋ ಡಿಸೈನ್ಸ್ ಎಲ್ಲ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದು ಮೈಸೂರಿಗೆ ಮೇನ್ ಅಟ್ಟ್ರಾಕ್ಷನ್ . ಇಡೀ ಮೈಸೂರಿಗೆ ಮೈಸೂರು ಅರಮನೆನೇ ಮೇನ್ ಅಟ್ರಾಕ್ಷನ್ .